ತುಂಬಾ ಆ ಒಂದು ಕಟಡಕ್ಕೂ ಕೂಡ ಸುಮಾರು ವಿಂಡೋಸ ಗಳು ಕೂಡ ಇದೆ ಒಡಾಡ್ಲಿಕೆ ಕಾರ ಗಳು ಕುಡ ಇದೆ ಒಂದು ಇದೆ ರೋಡ್ ಇದೆ ಓಡಾಡ್ಲಿಕೆ ಮರಗಿಡ ಇದೆ .

ಇಲ್ಲಿ ನೋಡ್ತಾ ಇದ್ದೇವೆ ಪ್ರತಿಯೊಂದು ನೀರು ತುಂಬಾ ತುಂಬಿದೆ .

ಬಂಡೆ ಕಲ್ಲು ಇದೆ ಅಲ್ಲಲ್ಲಿ ಉಹ್ ಸುತ್ತಲು ಮರಗಳು ಕೂಡ ಇದೆ ಗಿಡಗಳು ಕೂಡ ಇದೆ ನೋಡಕ್ಕೆ ‌.

ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಸುನಿತಾ ಸರ್ವಿಸಿಂಗ್ ಸೆಂಟರ್ ಅಂತ ಬೋರ್ಡ್ ಇದೆ ಗ್ಯಾರೇಜ್ ಇದೆ ಗ್ಯಾರೇಜ್ .

ಬೈಕಗಳು ಕೂಡ ನಿಂತಿದೆ ಹಾಗೆ ಅಲ್ಲೊಂದು ಕಂಬ ಇದೆ ಕಾರ್ಗಳು ನಿಂತಿದೆ.

ಮರಗಳು ಕೂಡ ಇದೆ ಚಿಕ್ಕ ಚಿಕ್ಕಪುಟ್ಟ ಗಿಡಗಳು ಕೂಡ ಬೆಳೆದಿದೆ.